ಏರ್ ಸಹ ಕಾಣಸ್ತಾ ಇವೆ ಇಲ್ಲಿ--

ರಾಮೆಯಲಿ ಒಂದು ಪ್ಲೇಟ್ ಕಾಣುಸ್ತಾ ಇದೆ.

ಪ್ಲೇಟಿನಲ್ಲಿ ಬಹಳಷ್ಟು ಜಿಲೇಬಿಯನ್ನು ಇಲ್ಲಿ ಕಾಣುಸ್ತಾ ಇವೆ.

ಟೆಂಪಲ್ಸ್ ಇನ್ ಬೀದರ್ ಡಿಸ್ಟ್ರಿಕ್ ಎಂಬ ಬೋರ್ಡ್ ಕಾಣಸ್ತಾಯಿದೆ ಮತ್ತು--

ಒಂದು ಮನುಷ್ಯ ನಿಂತಿದ್ದಾನೆ ಮತ್ತು ಬಹಳಷ್ಟು ಬುಟ್ಟಿಯನ್ನು ಕಾಣಿಸ್ತಾ ಇದಾವೆ ಇಲ್ಲಿ.

ಲೈಟಿನ ಕಂಬವನ್ನು ಕಾಣಿಸುತ್ತಿದೆ ತೆಂಗಿನ ಗಿಡವನ್ನು ಇಲ್ಲಿ ಕಾಣಿಸ್ತಾ ಇದೆ.

ಎರಡರಿಂದ ಮೂರು ರೂಮ್ ಕಾಣುಸ್ತಾ ಇವೆ ಮತ್ತು ಬಹಳಷ್ಟು ಕಿಟಕಿ ಸಹ ಕಾಣುಸ್ತಾ ಇವೆ ಲೈಟ್ ಸಹ ಕಾಣುಸ್ತಾ ಇದೆ ಇಲ್ಲಿ.

ಇಲ್ಲಿ ಕಿಡಕಿ ಕಾನಸ್ತಾ ಇವೆ ಮನುಷ್ಯರು ನಿಂತಿದ್ದಾರೆ.

ಒಂದು ಚೇರ್ ಸಹಾ ಇಲ್ಲಿ ಕಾಣುಸ್ತಾಯಿದೆ ನೀರಿನ ಬಾಟಲ್ ಸಹಾ ಕಾಣುಸ್ತಾಇದೆ.

ಇಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಅಂತ ಬೋರ್ಡ್ ಕಾಣಿಸುತ್ತಿದೆ.

ಮತ್ತು ಟಿ_ವಿ ಯ ಚತ್ರಿ ಸಹ ಇಲ್ಲಿ ಕಾಣುಸ್ತಾ ಇವೆ ದೊಡ್ಡ ದೊಡ್ಡ ಬಾಕ್ಸ್ ಕಾಣುಸ್ತಾ ಇವೆ.

ಮತ್ತು ಗಿಡ ಮರಗಳನ್ನು ಕಾಣಸ್ತಾ ಇವೆ ಮತ್ತು ಮನುಷ್ಯರು ಇಲ್ಲಿ ಕಾಣುಸು--